ಮನೆಯ ಒಳಗೆ ಹೊಸ ಬೈಸಿಕಲ್ಲನ್ನು ನಿಲ್ಲಿಸಿದ್ದಾರೆ.

ಆಸ್ಪತ್ರೆಯ ಮುಂಭಾಗ ಅನೇಕ ಕುರ್ಚಿಗಳನ್ನು ಹಾಗೂ ಮೇಜನ್ನು ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಒಂದು ದಿನಸಿ ಸಾಮಾಗ್ರಿಯ ಮಳಿಗೆ ಇದೆ.

ಹಾಗೂ ಮುಂದೆ ಒಂದು ನದಿ ಹರಿಯುತ್ತಿದೆ.

ರಸ್ತೆಯ ಮೇಲೆ ಅನೇಕ ಜನರು ತಮ್ಮ ದ್ವಿಚಕ್ರ ಹಾಗು ನಾಲ್ಕು ಚಕ್ರದ ವಾಹನಗಳನ್ನು ನಿಲ್ಲಿಸಿದ್ದಾರೆ.

ಮಸೀದಿಯ ಬಣ್ಣ ಹಸಿರು ಬಣ್ಣದಿಂದ ಕೂಡಿದೆ.

ಈ ಚಿತ್ರದಲ್ಲಿ ಮಕ್ಕಳು ಯೋಗಾಸನ ಮಾಡುತ್ತಿದ್ದಾರೆ.

ಚಿತ್ರದ ಹಿಂದೆ ಒಂದು ಗೋಡೆ ಇದೆ ಹಾಗೂ ಗೋಡೆಯ ಹಿಂಭಾಗ ಒಂದು ದೊಡ್ಡ ಮನೆ ಇದೆ.

ಸುತ್ತಮುತ್ತ ಅನೇಕ ಗಿಡ ಮರಗಳಿದ್ದಾವೆ ಮಕ್ಕಳು ಮ್ಯಾಟಿ ನ ಮೇಲೆ ಯೋಗಾಸನ ಮಾಡುತ್ತಿದ್ದಾರೆ.

ರಸ್ತೆಯಲ್ಲಿ ಅನೇಕ ದ್ವಿಚಕ್ರ ಮತ್ತು ನಾಲ್ಕು ಚಕ್ರ ವಾಹನಗಳನ್ನು ಓಡಿಸಲಾಗುತ್ತಿದೆ.

ಕೃಷಿ ಸಂತೆಯ ಮೇಲ್ಭಾಗ ಹಸಿರು ಮತ್ತು ನೀಲಿ ಬಣ್ಣದ ಪರದೆಯನ್ನು ಹೊದಿಸಿದ್ದಾರೆ.

ಇದರಲ್ಲಿ ಅನೇಕ ಬ್ಯಾನರ್ ಗಳಿವೆ ಹಾಗೂ ಕುಳಿತುಕೊಳ್ಳಲು ಆಸನವಿದೆ.